ಇದು ಆಂದ್ರ ಪ್ರದೇಶದ ಹೆಚ್_ಡಿ_ಎಫ್_ಸಿ ಬ್ಯಾಂಕಿನ ಒಂದು ಶಾಖೆ.

ಇದ್ರು ಗಂಡ ಹೆಂಡ್ತಿ ಮತ್ತು ಅವರ ಮಗು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾತ್ರೆಯಲ್ಲಿ ಹಲವು ಜನರು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ.

ಎಲ್ಲ ಊಟಕ್ಕಾಗಿ ಎಲ್ಲ ಸಾಲ್ ನಲ್ಲಿ ನಿಂತಿದ್ದಾರೆ ಹಾಗೆ ಜನರು ಕಾಯತಾಯಿದ್ದಾರೆ.

ಇದೊಂದು ಆಸ್ಪತ್ರೆಯ ಜೆನರಲ್ ವಾರ್ಡ್ ತರ ಕಾಣತಾಯಿದೆ. ಈ ವಾರ್ಡಿ ನಲ್ಲಿಒಬ್ಬ ನರ್ಸ್ಸು ಹಾಗೆ ಡಾಕ್ಟರು --

ಹಾಗೆ ಒಬ್ಬ ವ್ಯಕ್ತಿ ಆ ಸೈಕಲ್ನ ಓಡುಸ್ತಾ ಇದ್ದಾನೆ ಹಾಗೆ ಅವನ ಹಿಂಭಾಗದಲ್ಲಿ ಆ ವ್ಯಕ್ತಿಯ ಫೋಟೋವನ್ನು ತೆಗಿತಾ ಇದ್ದಾನೆ.

ಈ ಅಂಗಡಿಯಲ್ಲಿ ಪಿಂಗಾಣಿಯ ಲೋಟ ಹಾಗು ವಿವಿಧ ರೀತಿಯ ವಸ್ತುಗಳು ಕಾಣಿಸ್ತಾಯಿದ್ದಾವೆ ಹಾಗೆ ಒಬ್ಬವ್ಯಕ್ತಿ ಅದನ್ನ ಖರೀದಿ ಮಾಡ್ತಾಯಿದ್ದಾನೆ

ಈ ದೃಶ್ಯದಲ್ಲಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆ ಮೇಲೆ --

ಒಬ್ಬ ಪಾದ್ರಿಯು ಧ್ವಜಾರೋಹಣವನ್ನ ಮಾಡಿ ರಾಷ್ಟ್ರೀಯ ಹಬ್ಬದ ಕುರಿತು ಭಾಷಣವನ್ನ ಮಾಡ್ತಿದ್ದಾರೆ.

ತನ್ನ ಮೊಬೈಲ್ ನಲ್ಲಿ ತನ್ನ ಫೋಟೋವನ್ನು ತೆಗಿತಾ ಇದ್ದಾನೆ ಹಾಗೆ ಇನ್ನೊಬ್ಬ ಸ್ನೇಹಿತ ಆ ಅಹ್ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ.

ಒಬ್ಬ ವ್ಯಕ್ತಿ ಪ್ರವಾಸಕ್ಕೆ ತೆರೆಳಿರುವ ಜಾಗದಲ್ಲಿ ಒಂದು ಗುಹೆಯ ಒಳಗೆ --

ಇದೊಂದು ಹೊಸದಾಗಿ ನಿರ್ಮಿಣಿ ನಿರ್ಮಿಸುತ್ತಿರುವ ಅಹ್ ರಸ್ತೆಯ ನಿರ್ಮಾಣದ ಚಿತ್ರಾ --

ಈ ದೃಶ್ಯದಲ್ಲಿ ಅಹ್ ಚೌರದ ಅಂಗಡಿಯಲ್ಲಿ --

ಅಹ್ ಅಹ್ ಅಹ್ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ --

ಈ ಒಂದು ಕಲ್ಯಾಣ ಮಂಟಪದ ಎದುರುಗಡೆ ಬೃಹತ್ತಾಗಿ ಅಲಂಕಾರಿಕವಾಗಿ ನಿರ್ಮಿಸುತ್ತಿರುವ ಒಂದು ಪೆಂಡಾಲಿನ ದೃಶ್ಯ.